ಇಲ್ಲಿ ರೈಲ್ವೆ ಟ್ರಾಕ್ನ್ ಚಿತ್ರಣ ಮಾಡಲಾಗಿದೆ ರೈಲ್ವೆ ಟ್ರಾಕ್ ವಿಶೇಷವಾದ ಟ್ರಾಕ್ಗಳು ಹಾಗಿರುತ್ತವೆ ಇವುಗಳನ್ನು ಕಬ್ಬಿಣದ ಸರಳಿನಿಂದ ಮಾಡಲಾಗುತ್ತದೆ.

ಇದು ರೈಲ್ವೆ ನಿಲ್ದಾಣದ ಒಳಾಂಗಣದಿಂದ ತೇಗದಂತಹ ಚಿತ್ರವಾಗಿದೆ ಇಲ್ಲಿ ಇದು ರೈಲ್ವೆ ಸ್ಟೇಷನ್ ಸಾಮಾನ್ಯವಾಗಿ ಕೇಂದ್ರದ ಆಡಳಿತಕ್ಕೆ ಒಳಪಡುತ್ತದೆ.

ಇವುಗಳು ರಾಜ್ಯಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ ಇಲ್ಲಿ ರಾಜ್ಯದವರನ್ನು ಇಲ್ಲಿ ಕೆಲಸಕ್ಕಾಗಿ ಇಲ್ಲಿ ನೇಮಿಸಿಕೊಳ್ಳಲಾಗುತ್ತದೆ ಅಷ್ಟೇ ಆದರೆ ಆಡಳಿತವೆಲ್ಲಾ ಅಲ್ಲಿಂದಲೇ ನಡೆಯುತ್ತದೆ.

ಆ ಬದಿಯಲ್ಲಿ ರೈಲು ಒಂದು ನಿಂತಿದೆ ಈ ಬಾಧಿ ಯಲ್ಲಿ ಇನ್ನು ರೈಲ್ ಗಾಗಿ ಅಹ್ ಕಾಲಿ ಇರುವಂತೆ ಕಾಣ್ತಿದೆ ಟ್ರ್ಯಾಕ್ ಜನರು ಆಕಡೆ ದೂರದಲ್ಲಿ ತಮ್ಮ ಟ್ರೈನ್ ಗಾಗಿ ಕಾಯ್ತಾ ನಿಂತಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಮುಖಕ್ಕೆ ಮುಖ ಕವಚವನ್ನು ಹಾಕಿ ಕೊಂಡು ಕೂತಿದಾನೆ. ಅವನ ಬದಿಯಲ್ಲಿ ಎರಡು ಅವನು ತಂದಿರುವಂತ ಎರಡು ಲಗೇಜ್ ಆದಂತಾ ಬ್ಯಾಗ್ ಗಳು ಇವೆ. ಒಂದು ಬ್ಯಾಕ್ಪ್ಯಾಕ್ ಇದ್ದಾರೆ ಒಂದು ಹ್ಯಾಂಡ್ಬ್ಯಾಗ್ ಇದೆ.

ಗೀತಾ ರೇಸಿಡೆನ್ಮಾಸಿ ಅಂತ--ಅಂತ ಹೇಳಿ ಮಡಿದ್ದರೆ ಇದು ತ್ರೀ ಸ್ಟಾರ್ ಹೋಟಲ್ ಆಗಿದೆ ಅಲ್ಲದೆ ಇದು ಅತಿತಿ ಕಮ್ಫರ್ಟ್ ಅಂತ ಮುಂದೆ ಹಾಕ್ಕೊಂಡಿದ್ದಾರೆ.

ಇಲ್ಲಿ ಸೇಮ್ ಪ್ಲೇಸ್ ತಿಂಡಿಸ್ ಎಂದು ನೀಲಿ ಕಲರ್ ಬೋರ್ಡ್ ಅನ್ನು ಇಟ್ಟಿದ್ದಾರೆ. ಸೇಮ್ ಪ್ಲೇಸ್ ತಿಂಡಿಸ್ ನಲ್ಲಿ ಏನು ಅಂತ ಅಂದರೆ ಅವರು ಒಂದು ವಿಶೇಷವಾದ ಟೈಮ್ ಟೇಬಲ್ ಅನ್ನ ಹಾಕಿದ್ದಾರೆ.

ಈ ಒಂದು ಹೊಟೇಲ್ ಆ ತನ್ನ ಸಿದ್ದತೆಯನ್ನ ನಡೆಸಿಕೊಂಡಿದೆ ಅಂದರೆ ಗ್ರಾಹಕರು ಬರಲು ಎಲ್ಲ ಸಿದ್ದತೆಗಳು ಏರ್ಪಾಟು ಮಾಡಲಾಗಿದೆ ಇಲ್ಲಿ ಒಂದು ಸ್ಟೀಲಿನ ಜಗ್ಗನ್ನ ಇತ್ತು ಅದರಲ್ಲಿ ನೀರು ತುಂಬಿಡಲಾಗಿದೆ.

ಈ ದಾರವಾಹಿಗಳಲ್ಲಿ ಹೆಥೇಚ್ಛವಾಗಿ ಬಳಸುವುದರಿಂದ ಜನಸಾಮಾನ್ಯರು ಕೂಡ ತಮ್ಮ ತಮ್ಮಾ ಮನೆಯಲ್ಲಿ ನಡೆಯುವ ಸಮಾರಂಭಗಳಲ್ಲಿ ಬಳಸುತ್ತಾರೆ.